ಅಲ್ಲಿ ಜಂಗಲ್ ಇದೆ ಮತ್ತು ಅಲ್ಲಿ ಹಸಿರಾದ ಗಿಡಗಳಿವೆ.

ಇದೇ ಮತ್ತು ಆ ಕಡೆ ಈ ಕಡೆ ಒಂದು ಗೊಂಬೆ ಇದೆ ಆ ಗೊಂಬೆಗೆ ಹಚ್ಚಿದ್ದಾರೆ.

ಆ ಬುಕ್ ಸ್ಟಾಲ್ ಲಿನ್ನಲ್ಲಿ ಒಂದು ಜೆರಾಕ್ಸ್ ಮಿಷಿನ್ ಇದೆ.

ಆಫೀಸು ಮುಂದು ಒಂದು ಕಾರು ನಿಂತಿದೆ ಮತ್ತು ಅಲ್ಲಿ ಒಬ್ಬ ಮನುಷ್ಯ ಇದೆ.

ಎರಡು ರೂಮ್ ಗಳಿವೆ ಆ ರೂಮ್ ಇನಲ್ಲಿ ಬಹಳಷ್ಟು--

ಮತ್ತು ಅಲ್ಲಿ ಬಹಳಷ್ಟು ಹಸಿರಾದ ಗಿಡಗಳಿವೆ.